ಈ ಚಿತ್ರದಲ್ಲಿ ತುಂಬಾನೇ ಸ್ವಚದಂತಹ ಒಂದು ವಾತಾವರಣ ಇದೆ.

ಅಗ್ಮಾಟ್ಟಿ ಗಾರ್ಡನ್ ಅಲ್ಲಿ ತುಂಬ ಚೆನ್ನಾಗಿರುವ ವಾತಾವರಣ ಇದೆ.

ಇದು ಒಂದು ದೊಡ್ಡ ಕಲ್ಲಿದೆ ಈ ಕಲ್ಲಿನ ಭಾವ ಚಿತ್ರ ಯಾವ ಪುಣ್ಯಾತ್ಮ ತೆಗಿತಾನೆ ಗೊತ್ತಿಲ್ಲ.